ಸಿ_ಸಿ ಕ್ಯಾಮರ ವಿದೆ ನೋಟಿಸ್ ಬೋರ್ಡ್ ಇದೆ ಮತ್ತು ಮೆಟ್ಟಿಲುಗಳಿದ್ದಾವೆ.

ಪೋಸ್ಟರ್ಸ್ಗಳಿದ್ದವೇ ಶಟರ್ಸ್ಗಳಿದ್ದಾವೆ ಕಿಟಕಿಗಳಿದ್ದಾವೆ ತೋರಣಗಳಿದ್ದಾವೆ ಬಾಗಿಲು ಇದೆ.

ಮ್ಯಾಟಿದೆ ಕಾರುಗಳಿದ್ದಾವೆ ಮತ್ತು ಹೂವಿನ ಹಾರವಿದೆ.

ಆಕಾಶವಿದೆ ಮತ್ತು ನೀಲಿ ಮತ್ತು ಕಪ್ಪು ಕವರ್ ಗಳಿದ್ದಾವೆ.

ಹೂವಿನ ಡೆಕೋರೇಷನ್ ಗಳಿದ್ದಾವೆ ಮತ್ತು ಕೆಂಪು ಲೆಹಂಗಾ ಇದೆ.

ಪ್ಲೇಟ್ ಗಳಿದ್ದಾವೆ ಕಂಬವಿದೆ ಮನುಷ್ಯರಿದ್ದಾರೆ ಫೋಟೋ ಫ್ರೇಮ್ ಗಳಿದ್ದಾವೆ.

ಈ ಚಿತ್ರದಲ್ಲಿ ಕಾಜಿನ ಪೆಟ್ಟಿಗೆಯಲ್ಲಿ ಹಲವಾರು ಚಾಕಲೇಟ್ಸ್ ಗಳಿದ್ದಾವೆ ಗಿಫ್ಟ್ ಬಾಕ್ಸ್ ಗಳಿದ್ದಾವೆ.